ವಿಥೌಟ್ ಕಾಫಿ ನಾವು ಬದುಕ್ಲಿಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದ್ ಕೂಡ್ಲೇ ಒಂದು ಫ್ರೆಶ್ ಕಾಫಿ ಕುಡಿದ್ರೆ ಮೈಂಡ್ ಫ್ರೆಶ್ ಆಗತ್ತೆ ಮತ್ತೆ ಹಾ ದೇಹಕ್ಕೆ ಎನರ್ಜಿ ಸಿಗತ್ತೆ.

ಒಂದ್ ತರ ಪೀಸ್ ಫುಲ್ ಆಗಿ ಹ್ಮ್ಮ್ ಫೀಲ್ ಸಿಗುತ್ತೆ. ಬೆಡ್ರೂಮ್ ಅಲ್ಲಿ ವಿಶ್ರಾಂತಿ ಪಡಿಬೋಹುದು ನಮ್ಮ--

ಚರ್ಚ್ಚು ನಮ್ಮ ಕ್ರೈಸ್ತ ಸಮಾಜದವರು ದೇವಾಲಯ ಆಗಿದೆ.